ವ್ಯವಸಾಯನ ಪ್ರೋತ್ಸಾಹ ಮಾಡಬೇಕು ಅಂತ ಅಂದ್ ಮಾಡಿದೀನಿ.

ಈ ಕರ್ಣ ಕುರುಚಿನಾ ಮರಣಿಸಿದವರು ಮೇ ಬಿ ಬೇಲೂರಿನ ಜನ ಹೊಯ್ಸಳರು ಮಾಡಿಸಿರ್ತಾರೆ ಮೇ ಬಿ ತುಂಬಾ ಚೆನ್ನಾಗಿದೆ.

ಅದಿಕ್ಕೆ ಅಂತ ಪರ್ಟಿಕ್ಯುಲರ್ ಪಾರ್ಕಿಂಗ್ ಮಾಡಿದ್ರೆ ಚೆನ್ನಾಗ್ ಇರುತ್ತೆ ಇದರ ಮಾಡಿಬಿಟ್ರೆ ಅದ್ರ ದೊಂದು ಡೀಸೆನ್ಸಿ ಹೋಗ್ಬಿಡುತ್ತೆ.

ಇಸ್ಟ್ ದೊಡ್ ಬಿಲ್ಡಿಂಗ್ ಗಳು ಆಗಿರ್ಬಹುದು ಇಷ್ಟೊಂದ್ ಬಿಲ್ಡಿಂಗ್ ಕಟಿಸಿದ್ರೆ ಬೂಕಂಪ ಅಗ್ಲ ಮತ್ ಇನ್ನೇನ್ ಆಗುತ್ತೆ. ಅದಕ್ಕೋಸ್ಕರ ಟರ್ಕಿ ಯೊಳಗ ಈ ತರ ಬೂಕಂಪ ಆಗಿರೋದು.